ಈ ಪಿಚ್ಚರ್ ದಲ್ಲಿ ನೋಡುವುದೇನೆಂದರೆ ಒಂದು ಫ್ಯಾಮಿಲಿ ಒಂದು ಚಿಕ್ಕ ಮಗುವಿನ ಬರ್ಡೆ ಮಾಡುತ್ತಿದ್ದಾರೆ ಒಂದು ವರ್ಷದ್ದು.

ಹಾಗೆ ಆ ಗುಡಿಯ ಒಳಗಡೆ ಒಬ್ಬ ಮನುಷ್ಯ ಕಾಣಕತ್ತಿ--

ಎದರ ಬಾಜು ಸೈಡ್ ಗಡೆ ಅವರ ಮಗು ಕೂಡ ಕುಂತಿದೆ ಇಲ್ಲಿ ಮುಕ್ತಾಯ --

ಹಾಗೆ ಅದರ ಬಾಜುಗಡೆ ಒಂದು ಇನ್ನೋವ ಗಾಡಿ ಕೂಡ ನಿಂತಿದೆ ಟಂ ಟಮಿ ಮುಕ್ತಾಯ.

ಪಾರ್ಕಿ ನ ಹೊರಗಡೆ ಗಾಡಿಗಳು ಪಾರ್ಕಿಂಗ್ ಮಾಡಿಸಿದ್ದಾರೆ ಹಾಗೆ ಎರಡು ಗಾಡಿ ಹತ್ತಿರ ಇಬ್ರು ವ್ಯಕ್ತಿ ಕೂಡ ನಿಂತಿದ್ದಾರೆ.